ಚಿತ್ರದಲ್ಲಿ ಕಾಣಿಸೋ ಬೋರ್ಡ್ ಅನ್ನ ನೋಡಿದ್ರೆ ಯಾವದೋ ಆಸ್ಪತ್ರೆ ಇರಬಹುದು ಅನ್ಸುತ್ತೆ

ದೊಡ್ಡ ರ್ಯಾಕಿದೆ ಸಾಕಷ್ಟು ಪುಸ್ತಕಗಳನ್ನು ಜೋಡಿಸಿ ಇಟ್ಟಿದ್ದಾರೆ ಹಾಗೇನೆ ಈ ಕಡೆ ಒಂದು ಚೇಂಬರ್ ಕೂಡ ಇದೆ ಬಲೂನ್ ಗಳನ್ನು ಕಟ್ಟಿದ್ದಾರೆ .

ಈ ಚಿತ್ರ ಯಾವುದೋ ಸರೋವರದ ಚಿತ್ರದ ರೀತಿ ಕಾಣಿಸ್ತಾ ಇದೆ ಒಂದು ದೊಡ್ಡ ಮೋಟರ್ ದೋಣಿ ಮೇಲೆ ಒಂದಷ್ಟು ಜನ ಈ ಕಡೆ ಬರ್ತಾ ಇದ್ದಾರೆ ಇದು ಸರೋವರ ಇರಬಹುದು ಅಥವಾ ಯಾವುದೋ ಒಂದು--

ಹಾಗೂ ಒಂದು ದೊಡ್ಡ ಬೋರ್ಡ್ ಸಹ ಕಾಣಿಸ್ತಾ ಇದೆ ಅದರಲ್ಲಿ ಗುರುಕೃಪ ಎಂಟರ್ಪ್ರೈಸಸ್ ಬುಕ್ಸ್ ಅಂಡ್ ಸ್ಟೇಷನರಿ ಅಂತ ಬರೆದಿದ್ದಾರೆ ಅಂದ್ರೆ ಇದು ಪುಸ್ತಕ ಮತ್ತು ಸ್ಟೇಷನರಿಯ ಒಂದು ಅಂಗಡಿ ಅಂತ ಅನ್ಸುತ್ತೆ

ಈ ಚಿತ್ರದಲ್ಲಿ ಸಹ ಒಂದು ಪುಸ್ತಕದ ಅಂಗಡಿಯ ಬೋರ್ಡ್ ಕಾಣಿಸ್ತಾ ಇದೆ ಕನ್ನಡ ಭಾಷೆಯಲ್ಲಿ ವೆಂಕಟೇಶ ಬುಕ್ ಹೌಸ್